ಚಿತ್ರದಲ್ಲಿ ತೋರಿಸಿರುವಂತೆ ಅಲ್ಲಿ ನಮಗೆ ಒಂದು ಕಟಿಂಗ್ ಮಾಡುವ ಅಂಗಡಿಯನ್ನು ಕಂಡು ಬರ್ತಾ ಇದೆ.

ಮತ್ತು ಕಟಿಂಗ್ ಮಾಡುವ ತರ ತರದ ವಸ್ತುಗಳನ್ನು ಇಲ್ಲಿ ಇಕ್ಕಿದ್ದಾರೆ.

ಮತ್ತು ಕಪ್ಪು ಬಣ್ಣದ ಕಬ್ಬಿಣದ ಸ್ಥಂಬಗಳನ್ನು ಇಲ್ಲಿ ಇದ್ದಾವೆ ಸಣ್ಣ ಸಣ್ಣ ಲೈಟು ಗಳನ್ನು ಕಾಣಸ್ತಾ ಇದ್ದಾವೆ.

ಹಲವು ಜನರು ಕೂಡ ಇಲ್ಲಿ ಇದ್ದಾರೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮಗೆ ಬಿಳಿ ಬಣ್ಣ ಮತ್ತು ಚಾಕೊಲೇಟ್ ಬಣ್ಣದ ಕೆಲವು ಪಕ್ಷಿಗಳನ್ನು ಕಾಣುತ್ತಿದ್ದಾವೆ.

ಸಾಕಷ್ಟು ನೀರು ಇಲ್ಲಿ ಕಂಡು ಬರ್ತಿದ್ದಾವೆ.

ಮತ್ತು ಸುತ್ತ ಮುತ್ತಲು ಹಚ್ಚ ಹಸಿರಾದ ಗಿಡ ಮರಗಳು ಕಂಡು ಬರ್ತಾಇದಾವೆ.

ಮತ್ತು ಅದರ ಮೇಲೆ ಎಸ್_ಜೆ ಹಾಸ್ಪಿಟಲ್ ಎಂದು ಬೋರ್ಡು ಕೂಡ ಕಂಡು ಬರ್ತ ಇದೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮ್ಗೆ ಎರಡು ಅಂಗಡಿಗಳನ್ನು ಕಂಡು ಬರ್ತಿದ್ದಾವೆ.

ಮತ್ತಿಲ್ಲಿ ಕಪ್ಪು ಬಣ್ಣದ ಸಾಕಷ್ಟು ಟೇಬಲ್ ಗಳನ್ನು ಮತ್ತು ಕುರ್ಚಿಗಳನ್ನು ಕೂಡ ಅಲ್ ಇಕ್ಕಿದ್ದಾರೆ.

ಮತ್ತಿಲ್ಲಿ ಸಾಕಷ್ಟು ಗಾಡಿಗಳನ್ನು ನಿಂತುಕೊಂಡಿದ್ದಾವೆ ಮತ್ತು ಕೆಲವು ಜನರು ಇಲ್ಲಿ ಕೂಡ ಕಾಣುತ್ತಿದ್ದಾರೆ.

ಗೋಡೆ ಮೇಲೆ ಬಿಳಿಯ ಬಣ್ಣವನ್ನು ಹಚ್ಚಲಾಗಿದೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮಗೆ ತರ ತರದ ಅಂಗಡಿಗಳನ್ನು ಕಂಡು ಬರ್ತಿದ್ದಾವೆ.

ಅಂಗಡಿಯ ಮೇಲೆ ಆಶಾಪುರ ಅಂತ್ ಬೋರ್ಡ್ ಬರದಿಂದ್ ಹಾಕಿದ್ದಾರೆ.

ಮೂರು ಕನ್ನಡಿಗಳನ್ನು ಕಂಡು ಬರ್ತಾ ಇದ್ದವೆ ಗೋಡೆ ಮೇಲೆ ಕೆಂಪು ಬಣ್ಣವನ್ನು ಹಚ್ಚಲಾಗಿದೆ.

ಬಿಳಿ ಬಣ್ಣದ ಕಡಿಗಿ ಅಲ್ಮಾರಿಯನ್ನು ಕಾಣುತ್ತಾ ಇದೆ ಅದರ ಒಳಗಡೆ ಸಾಕಷ್ಟು ವಸ್ತುಗಳನ್ನು ಮಾರಾಟಕ್ಕೆ ಇಕ್ಕಿದ್ದಾರೆ.

ಒಂದು ಟ್ಯೂಬ್ ಲೈಟ್ ಅನ್ನು ಕಂಡು ಬರ್ತಾ ಇದೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮಗೆ ಒಂದು ಸೈಕಲ್ ಮಾರುವ ಅಂಗಡಿಯನ್ನು ಕಂಡು ಬರ್ತಾ ಇದೆ ಮತ್ತಿಲ್ಲಿ ಸಾಕಷ್ಟು ಕಪ್ಪು ಬಣ್ಣದ ಸೈಕಲ್ ಗಳನ್ನು ಮಾರಾಟಕ್ಕಿಕ್ಕಿದ್ದಾರೆ.

ಕೆಲವು ಲೈಟಿನ ಕಂಬಗಳು ಕೂಡ ಇಲ್ಲಿದ್ದಾವೆ.

ಮತ್ತು ನಾಲ್ಕು ಜನರು ಇಲ್ಲಿ ಕೂರ್ಜಿ ಮೇಲೆ ಕುಳಿತುಕೊಂಡಿದ್ದಾರೆ.

ಮತ್ತು ಸ್ವಾಕಷ್ಟು ಧ್ವಜಗಳನ್ನು ಇಲ್ಲಿ ಹಾಕಿದ್ದಾರೆ.

ಮತ್ತು ಅದ ಗೋಡೆ ಮೇಲೆ ಚಾಕಲೇಟಿ ಬಣ್ಣವನ್ನ ಹಚ್ಚಲಾಗಿದೆ ಹೊರಗಡೆ ಮೆಂಟೊರ್ ಹೈಪರ್ ಮಾರ್ಕೆಟ್ ಅಂತು ಬೋರ್ಡ್ ಬರೆದಿಂದ್ ಹಾಕಿದ್ದಾರೆ.

ಸಣ್ಣ ಸಣ್ಣ ಮಕ್ಕಳು ಆಟೂ ಆಟ ಆಡುವ ವಸ್ತುಗಳು ಕೂಡ ಇಲ್ಲಿ ಇಕ್ಕಿದ್ದಾರೆ ಕೆಲವು ಗಾಡಿಗಳನ್ನು ಕಾಣುತ್ತಿದ್ದಾವೆ.

ಮತ್ತು ಗೋಡೆ ಮೇಲೆ ತರತರದ ಹುಲ್ಲಿನ ಡಿಸೈನ್ ಅನ್ನು ಹಾಕಿದ್ದಾರೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮಗೆ ಒಂದು ಬಿಳಿ ಮತ್ತು ಕೆಂಪು ಬಣ್ಣದ ಕಟ್ಟಡವನ್ನು ಕಾಣ್ತಾ ಇದೆ.

ಮತ್ತು ಸಾಕಷ್ಟು ಚಿಪ್ಸ್ ಗಳು ಕುರ್ಕುರೆ ಗಳು ಮತ್ತು ಶ್ಯಾಂಪು ಗಳು ಫೇಸ್ ವಾಶ್ ಗಳು ಇಲ್ಲಿ ಕಾಣುತ್ತಿದ್ದಾವೆ.

ಚಾಕ್ಲೇಟಿ ಬಣ್ಣದ ಟೇಬಲ್ ಕೂಡ ಕಾಣ್ತಾಯಿದೆ.

ಅದರ ಮೇಲ್ಗಡೆ ಕೆಲವು ಪುಸ್ತಕಗಳು ಮತ್ತೊಂದು ನೀರಿನ ಬಾಟಲ್ ಬಿ_ಪಿ ಚೆಕ್ ಮಾಡುವ ಮಷೀನ್ ಸ್ಯಾನಿಟೈಸರ್ ಅನ್ನು ಇಕ್ಕಿದ್ದಾರೆ ಮತ್ತು ಒಂದು ಪೆನ್ ಕೂಡ ಇದೆ.

ಒಬ್ಬ ಮನುಷ್ಯ ಕಾಣುತ್ತಿದ್ದಾನೆ ಮತ್ತು ಕೆಲವು ಜನರು ಇಲ್ಲಿ ರೋಡಿನ ಮೇಲೆ ನಡುಕೊಂಡು ಹೋಗುತಿದ್ದಾರೆ.

ಗೋಡೆಯ ಮೇಲೆ ಒಂದು ಫೋಟೋ ಅನ್ನು ಹಚ್ಚಿದ್ದಾರೆ.

ಮತ್ತು ಒಬ್ಬ ಮನುಷ್ಯ ಕುರ್ಜಿ ಮೇಲೆ ಕುಳಿತುಕೊಂಡಿದಾನೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ಕೆಲವು ಜನರು ಛತ್ ಅನ್ನು ಹಾಕುತ್ತಿದ್ದಾರೆ.